ಹೆಚ್ಚಾಗಿ ವಿದ್ಯುತ್ ವ್ಯವಸ್ಥೆ ಕೂಡ ಮಾಡಲಾಗಿದೆ.

ಇಲ್ಲಿ ಶಾಲಾ ಮಕ್ಕಳು ಭಾರತಾಂಬೆಗೆ ನಮಸ್ಕರಿಸುತ್ತಾ ನಮ್ಮ ಭಾರತ ದೇಶದ ಭಾರತಾಂಬೆಯ ನೃತ್ಯ ಮಾಡುತ್ತಿದ್ದಾರೆ.

ಇಲ್ಲಿ ಓಡಾಡುವುದಕ್ಕೆ ಸುಂದರವಾದ ದಾರಿ ವ್ಯವಸ್ಥೆಯನ್ನು ಮಾಡಲಾಗಿದೆ.

ಇದರ ಬಗ್ಗೆ ಮಾಹಿತಿ ಕೂಡ ಹಿಂದಿಯಲ್ಲಿ ಹಾಕಿಸಲಾಗಿದೆ.

ಇವರಿಗೆ ಅನುಕೂಲವಾಗುವಂತೆ ಎರಡು ಎರಡರಿಂದ ಮೂರು ಟೇಬಲ್ ಫ್ಯಾನ್ ಗಳನ್ನು ಹಾಕಲಾಗಿದೆ.

ಇದು ಒಂದು ಪಾರ್ಕ್ ಆಗಿದ್ದು ಈ ಪಾರ್ಕಲ್ಲಿ ಬಹಳ ಜನಗಳು ವಾಕಿಂಗ್ ಮಾಡುತ್ತಿದ್ದಾರೆ.

ಇದು ಎಸ್_ಬಿ_ಐ ಬ್ಯಾಂಕ್ ನ ಕಟ್ಟವಾಗಿದ್ದೆ ಕಟ್ಟಡದ ಮೊದಲನೇ ಹಂತಸ್ತಿನಲ್ಲಿ ಎಸ್_ಬಿ_ಐ ಬ್ಯಾಂಕ್ ಶಾಖೆ ಇದ್ದು ಕೆಳ ಅಂತಸ್ತಿನಲ್ಲಿ ಎ_ಟಿ_ಎಂ ಎಸ್_ಬಿ_ಐ ಎ_ಟಿ_ಎಂ ಅ ವ್ಯವಸ್ಥೆ ಕೂಡ ಮದಲಾಗಿದೆ.

ಇಲ್ಲಿ ಸಿಗುವಂತಹ ಪದಾರ್ಥಗಳ ವಿವರಗಳು ಮತ್ತು ಬೆಲೆಯನ್ನು ಗೋಡೆಯ ಮೇಲೆ ಹಾಕಲಾಗಿದೆ ಈ ವ್ಯಕ್ತಿ.

ಈ ಬಹಳಷ್ಟು ಹೆಣ್ಣು ಮಕ್ಕಳ ಹೆಣ್ಣುಮಕ್ಕಳು ಇದ್ದಾರೆ.

ಇದು ಒಂದು ಸ್ವಯಂ ಚಾಲಿತ ಮೆಟ್ಟಿಲುಗಳಾಗಿರುತ್ತವೆ.

ಮತ್ತು ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗುವಂತೆ ಆಹಾರ ಮತ್ತು ನೀರನ್ನು ಇಡಲಾಗಿದೆ.

ಒಂದು ಕೋಣೆಯಲ್ಲಿ ನಾಲ್ಕು ಜನ ಕುಳಿತುಕೊಂಡು ಗ್ರೂಪ್ ಸ್ಟಡೀಸ್ ಮಾಡುತ್ತಿದ್ದಾರೆ.

ಬೇಕರಿ ಒಳಗಡೆ ಜನಗಳಿದ್ದು ಬೇಕರಿಯ ಮುಂದೆ ಡಸ್ಟ್ ಬಿನ್ ಗಳನ್ನು ಇಡಲಾಗಿದೆ.

ಈ ಮೀನಿನ ಅಂಗಡಿಯಲ್ಲಿ ಬಗೆ ಬಗೆಯ ಮೀನುಗಳನ್ನು ಕಾಣುತ್ತಿದ್ದಿರಿ.

ಮೀನುಗಳನ್ನು ಫ್ರೆಶಾಗಿಡಲು ಐಸ್ ಬಾಕ್ಸನ್ನು ಉಪಯೋಗಿಸಲಾಗಿದೆ.

ಈ ಮೀನುಗಳನ್ನು ಇಲ್ಲೇ ಕ್ಲೀನ್ ಮಾಡಿ ಗ್ರಾಹಕರಿಗೆ ತಕ್ಕಂತೆ ಕತ್ತರಸಿ ಕೊಡಲಾಗುವುದು.

ಆಸ್ಪತ್ರೆಯ ದ್ವಾರದಲ್ಲಿ ಆಟೋ ಒಂದು ನಮ್ಮ ಕರ್ನಾಟಕದ ಬಾವುಟವನ್ನು ಹಾಕಿಕೊಂಡು ಆಸ್ಪತ್ರೆಯ ಒಳಗೆ ಹೋಗುತ್ತಿದೆ.